ಇದು ಒಂದು ಸ್ಟೇಜ್‌ ಅ ಇದರಲ್ಲಿ ಡಾನ್ಸ್‌ ಮಾಡ್ಬಹುದು ಹಾ ಹಾಡ್ತಾ ಇರುವ ಒಂದು ಸ್ಟೇಜ್‌ ಇಲ್ಲಿ --

ಇದು ಮಣಿಪಾಲ್‌ನ ನಲ್ಲಿರುವ ಮಾಹೆ ದಂತ ವಿದ್ಯಾಲಯ.

ಹಾಗಾಗಿ ಇಲ್ಲಿ ನಿಮಗೆ ಏನು ಬೇಕಾದರೂ ಕೊಂಡುಕೊಳ್ಳಬಹುದು.

ಒಂದು ಉಪಯೋಗ ಕೊಡುವ ಕಾರಣವಾಗಿದೆ ಹಾಗಾಗಿ ಇದೊಂದು ತುಂಬ.

ಒಬ್ಬ ಒಂದು ವೈವಿಧ್ಯಮಯ ವೈವಿದ್ಯಮಿತೆಯಿಂದ ಎಂಟರ್‌ಟೆಯಿನ್ಮೆಂಟ್‌ ಅನ್ನು ನೀಡುತ್ತಾ

ಇಲ್ಲಿ ಜನವರು ಕೂಡ ತುಂಬ ಅತ್ಯಂತ ಚೆಲುವೆಯಿಂದ ಮಾತಾಡಿಸುತ್ತಾರೆ.

ಆ ಒಳ್ಳೆ ತರದ ಹೂಗಳು ಬೇಕಾದಾಗ ಇಲ್ಲಿ ಬಂದು ಜನರು ಹೂಗಳನ್ನು ಕರೆ ಪಡೆದುಕೊಳ್ಳುತ್ತಾರೆ.

ಇಲ್ಲಿ ಒಂದು ಮಗು ಆಟ ಆಡುತ್ತಿದೆ ಉಯ್ಯಾಲೆಯಲ್ಲಿ ಬೆಂದು ಕೆಳಗೆ ಆಡುವ ಒಂದು ಚಿತ್ರಣ ದೊರಕಿದೆ ಇದು --

ಇದು ತುಂಬ ಸಸ್ಯಹಾರಿಯಾದ ಒಂದು ರೆಸ್ಟೋರೆಂಟ್‌ ಆಗಿದೆ ಇಲ್ಲಿ ಹಲವಾರು ಕಡೆದು ಜನರು ಬಂದು --

ಇದೊಂದು ಮೀಟಿಂಗ್‌ ಆಗಿದೆ ಇದ್ರಲ್ಲಿ ಅಹ್ ಕಾಲೇಜ್‌ನ ಆಡಳಿತದವರ ಮೀಟಿಂಗ್‌ ಆಗಿದೆ .

ಒರೆಸಲಾಗಿದೆ ಇಲ್ಲಿ ಕಾರಿನ ಟಯರನ್ನು ಬಿಚ್ಚಿ ಕಾರಿನ ಒಳಗಿರುವ ಒಂದು --

ಇದೊಂದು ಗುಲಾಬಿಯ ಗುಚ್ಛವಾಗಿದೆ ಇಲ್ಲಿ ಹಲವಾರು ಗುಲಾಬಿಗಳು ಹೂವಿಂದ ಕೂಡಿರುವ ಗುಚ್ಛ ಗುಲಾಬಿ --

ಜನರು ತಮಗೆ ಬೇಕಾದ ಎಲ್ಲಾ ಗುಚ್ಛಗಳನ್ನು ಕೂಡ ಪಡೆದುಕೊಂಡು ಈ ದೇಶದ ಒಂದು --

ಆ ಇಲ್ಲಿನ ಒಂದು ರಂಗಮಂದಿರದಲ್ಲಿ ಆಯೋಜನೆ ಮಾಡಿ ಬೇರೆ ಬೇರೆ ಕಡೆಯ ಜನರು ಕಾರ್ಯಕ್ರಮಗಳನ್ನು --